ಆ ಸಿಸ್ಟಮ್ ಎ ಬೇರೆ ಆಗಿದ್ದು ಎಲ್ಲ.

ಇದು ಉಪಯೋಗ ಅಂತ ಏನಿಲ್ಲಮ್ಮ ಮನೆಯಲ್ಲಿ ಇರ್ಬೇಕು ಅಂತ ಒಂದು ಇರ್ಬೇಕು ಮನೇಲಿ ಒಂದು ಯಾವದೇ ಒಂದು ಗಾಡಿ ವೆಹಿಕಲ್ಸ್ .